ಇದ್ಯಾವುದೋ ಹಾಸ್ಪಿಟಲ್ ಅಂತ ಅನ್ಸ್ತಾ ಇದೆ ನೇಮ್ ಸರ್ಯಾಗ್ ಕಾಣಿಸ್ತಾಇಲ್ಲ ಸಲ್ಮಾನ್ ಖಾನ್ ಒಬ್ಬ ಕಾಣಿಸ್ತಾ ಇದ್ದಾನೆ ಅಲ್ಲ ಅಮಿತಾ ಬಚ್ಚನ್ ಅವ್ನು ಅಮಿತಾ ಬಚ್ಚನ್ ಕಾಣಿಸ್ತಾ ಇದ್ದಾನೆ ಅಂತ ಹೇಳಬ --

ಅಹ್ ಮಣ್ಣಲ್ ಆಟಾ ಆಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ತರಾ ಪಾರ್ಕ ಲ್ಲೆಲ್ಲಾ ಹೋಗ್ ಆಟ ಆಡ್ಲಿಕ್ಕೆ ನಾವು ಚಿಕ್ಕ್ ವಯಸ್ಸಿನಲ್ಲಿದ್ದಾಗ ಆಟಾಡಕ್ಕೇ ತುಂಬಾ ಇದ್ಮಾಡ್ತಿದ್ವಿ ಅಂತೇ.